ಚ ಅಂದು ತಕ್ಷಣ ನೆನಪು ಆಗೋದು ಕ್ರಿಸ್ಟಿಯನ್ಸ್ ಕ್ರಿಸ್ಮಸ್ ಕ್ರಿಸ್ಮಸ್ ದು ನಾವು ಕ್ರಿಸ್ಟಿಯಾನ್ಸ್ ಅಲ್ದೆ ಅಲ್ದೆ ಹೋದ್ರುನು ಎಲ್ಲ ಧರ್ಮಗಳ್ನ ಗೌರವದಿಂದ ಕಾಣ್ಬೇಕು.

ಬಣ್ಣ ಅಂತಂದ್ರೆ ಒಂತರ ಆಹ್ಹ್ ಸಂತೋಷ ಅಂತ ಹೇಳ್ಬಹುದು ಹೇಗೆಆಂತ ಅಂದ್ರೆ ಬಣ್ಣ ನೋಡೂದ್ರೆ--

ಅಲ್ಲಿ ಆದ್ರೂ ಒಳಗಡೆ ದೇವರು ಕೂತು ಅದನ್ನ ನಾವು ಎಳಿಯುವಾಗ ಹಣ್ಣು ಹೂವುನ ದೇವರು ಮೇಲೆ ಹಾಕುವಾಗ ತುಂಬಾನೇ ಸಂತೋಷ ಆಗುತ್ತೆ ವರ್ಷಕೊಂದ್ಸಲಿ ಹಬ್ಬದಲ್ಲಿ ಎಲ್ಲ ಸಂಭಂದಿಕರು ಒಟ್ಟಾಗಿ ಸೇರ್ತೀವಿ ಅದು ಅಂತೂ ತುಂಬಾ ಖುಷಿ ಕೊಡುತ್ತೆ.

ಹಾರಗಳನ್ನ ಬಳಸ್ತಾರೆ ಹಾರಗಳ ಅಲಂಕಾರವನ ನೋಡೂದುಕ ಚಂದ ಅದ್ರಲ್ಲಿ ದೇವರಿಗೆ ಅಲಂಕರ ಮಾಡದಾಗ ಅಂತೂ ತುಂಬಾ ಸುಂದರವಾಗಿ ಕಾಣ್--

ಹೀಗೆ ಪ್ರತಿ ಒಂದನು ಆಹಾರವನ ಸಹ ಮಣ್ಣಿಂದ ದೊಡ್ಡೋದು ಅಂತ ಹೇಳ್ಬೋದು.

ಆಹ್ಹ್ ನಾವು ಮಾಡ್ತೆ ನಾವು ಮಾಡ್ತೀವಿ ಅಂತಾಹ್ ರಂಗೋಲಿ ಸ್ಪರ್ಧೆ ಇದರಲ್ಲಿ ನನಿಗೆ.

ವಾಹನಗಳ ಹೊಗೆಯಾನ ತಪಾಸಣೆ ಮಾಡ್ಸಬೇಕು. ಯಾಕಂದ್ರೆ ವಾಹನಗಳ ಹೊಗೆಯಿಂದ ಪರಿಸರ ಮಾಲಿನ್ಯ ಆಗುತ್ತೆ.